ಹಾಗು ಇದು ಒಂದು ದೊಡ್ಡವಾದ ಏರೋಪ್ಲೇನ್ ಅನ್ನು ಕಾಣಬಹುದಾಗಿದೆ.

ಇಲ್ಲಿ ಸೂತ್ತಲು ಕಾಂಪೌಂಡ್ ಕಟ್ಟಿರುದು ನಾವು ಗಮನಿಸಬಹುದಾಗಿದೆ.

ಮತ್ತು ಇಲ್ಲಿ ಎರಡು ಕ್ಯಾನ್ ಗಳನ್ನು ಅಂದರೆ ಸಿಂಟೆಕ್ಸ್ ಗಳನ್ನು ನೋಡಬಹುದು.

ಹಾಗಿದ್ರೆ ಮೇಲೆ ಚಜ ಮೇಲೆ ಹಲವಾರು ಬಾಕ್ಸ್ಸು ಗಳನ್ನು ಕಾಣಬಹುದಾಗಿದೆ.

ಹಾಗು ಒಂದು ಬಸ್ ಅನ್ನು ಕಾಣಬಹುದಾಗಿ ಹಾಗೂ ಈ ಚಿತ್ರದಲ್ಲಿ ಅಚ್ಚ ಹಸಿರಾದ ಗಿಡಗಳನ್ನು ಕಾಣಬಹುದಾಗಿದೆ.

ಹಾಗು ಮುಂದೆಗಡೆ ಒಂದು ಊರಿನ ರೀತಿ ಕಾಣಬಹುದಾಗಿದೆ.

ಹಾಗು ಇಲ್ಲಿ ಡಕ್ ಗಳನ್ನು ನಾವು ಕಾಣಬೊದಾಗಿದೆ.

ಹಾಗೂ ಇದರಲ್ಲಿ ಮೆಸಿನಕಾಯಿ ಮತ್ತು ಚೌಳಿಕಾಯಿ ಹಾಗೂ ಬೆಂಡಿಕಾಯಿಗಳನ್ನು ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ಪೈಪ್ ಗಳನ್ನು ಕಾಣಬಹುದಾಗಿದೆ.

ಹಾಗೆ ಇಲ್ಲಿ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳನ್ನು ನೋಡಬಹುದಾಗಿದೆ.

ಹಾಗೂ ಒಂದು ಫೋಟೋಕ್ಕೆ ಹೂವಿನ ಹಾರ ಹಾಕಿರುವುದನ್ನು ಗಮನಿಸಬಹುದಾಗಿದೆ.

ಹಾಗು ಇದರ ಒಳಗಡೆ ಒಬ್ಬ ವ್ಯಕ್ತಿಯನ್ನು ಕಾಣಬಹುದಾಗಿದೆ.

ಹಾಗೆ ಇಲ್ಲಿ ಕ್ರಿಕೆಟ್ ಆಡ್ತಿರುವುದನ್ನು ನಾವು ಕಾಣಬೋದಾಗಿದೆ.

ಈ ಚಿತ್ರದಲ್ಲಿ ಇದು ಒಂದು ಕೆ_ಬಿ ಕರೆಂಟ್ ಆಗಿರಬಹುದು ಅಥವಾ ಎಲೆಕ್ಟ್ರಿಷಿಯನ್ ಕರೆಂಟ್ ಇದರಲ್ಲಿ ಸುಮಾರು ಕರೆಂಟ್ಗ ಳನ್ನು ಕಾಣಬಹುದಾಗಿದೆ.